ಇಲ್ಲಿ ಲೈಟಿಂಗ್ಸ್ ಗಳಿಂದ ಕೂಡಿದ ಸಮಾರಂಭಕೆ ಜನ ಸೇರಿರುವಂತೆ ಕಾಣಿಸುತ್ತದೆ ಆ ಲೈಟಿಂಗ್ಸ್ ಗಳು ಹಲವಾರು ಬಣ್ಣಗಳಿಂದ ಕೂಡಿದ್ದು ಹಳದಿ ಬಣ್ಣ ಕೇಸರಿ ಬಣ್ಣ .

ಇಲ್ಲಿ ಒಂದು ಪೋಸ್ಟ್‌ ಆಫೀಸ್‌ ರೀತಿ ಕಂಡಿದ್ದು ಅದರ ಮೇಲೆ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್‌ನಲ್ಲಿ ಬರೆದಿದ್ದಾರೆ ಹಲವಾರು ಜನರು ಒಳಗಡೆ ಹೋಗುತ್ತಿದ್ದಾರೆ ಮತ್ತು ಹೊರಗಡೆ ಬರುತ್ತಿದ್ದಾರೆ.

ಒಂದು ಕಡೆ ಒಂದು ಕನ್ನಡಿಯು ಇದೆ ಇನ್ನೊಂದು ಕಡೆ ಮೂರು ಬಗೆಯ ಯೋಗಾಸನದ ಕಾರ್ಪೆಟ್ ಗಳನ್ನು ಹಾಕಿಕೊಂಡು ಯೋಗಾಸನ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಯೋಗದ ತರಬೇತಿಯನ್ನು ನಡೆಸುತ್ತಿದ್ದು ಐದು ಜನ ಮಹಿಳೆಯರು ಕೂತುಕೊಂಡು ಯೋಗಾಸನವನ್ನು ಮಾಡುತ್ತಿದ್ಧಾರೆ. ಕೆಳಗಡೆ ಬಗೆಬಗೆಯ ಬಣ್ಣದ--

ಕೆಂಪು ಬಣ್ಣದ ಟೇಪನ್ನು ಹಾಕಿಕೊಂಡು ನಾಲ್ಕು ರೀತಿಯ ಜಡೆಗಳನ್ನು ರಚಿಸಲಾಗಿದೆ ಆ ಅದರ ಮೇಲೆ ಪಾರ್ಲರ್ ಅಲ್ಲಿ ಒಂದು ಹಲವಾರು ಮೇಕಪ್ ಐಟಂ --

ಇದು ಒಂದು ವೇದಿಕೆಯ ಸಮಾರಂಭದ ಚಿತ್ರವಾಗಿದ್ದು ಹಲವಾರು ಯುವತಿಯರು ಭರತನಾಟ್ಯಂ ಡ್ರೆಸ್ ಅನ್ನು ಹಾಕಿಕೊಂಡು ವೇದಿಕೆ ಮೇಲೆ ನಿಂತುಕೊಂಡಿದ್ದಾರೆ ಆ ಕಡೆ ಸ್ಪೀಕರ್ ನ ರೀತಿಯಲ್ಲಿ ಕಪ್ಪು ಬಣ್ಣದ ರೀತಿಯಲ್ಲಿ ಮೆಟ್ಟಿಲುಗಳು ಕಾಣುತ್ತಿವೆ.